ಇದು ಕಟಿಂಗ್ ಅಂಗಡಿ ಇಲ್ಲಿ ಹುಡುಗ್ರೆಲ್ಲ ಕಟಿಂಗ್ ಮಾಡ್ಸಕ್ಕೆ ಹೋಯ್ತಾರೆ ಮತ್ತೆ ಯವ್ ಯಾವ್ ಸ್ಟೈಲ್ ಬೇಕೋ ಅದ್ನೆಲ್ಲ ಮಾಡಸ್ಕೋಬೋದು ಮತ್ತೆ ತಲೆ ಅವರಿಗೆ ಯವ್ ಯಾವ್ ಸ್ಟೈಲ್ ಬೇಕೋ ಅದ್ನೆಲ್ಲ ಮಾಡ್ಸ್ಕೊಂಡು---

ಅಲ್ಲಿಗೆ ಹೋಗೋದು ಥರ ಇದೆ ಅಲ್ಲಿ ನೀರ್ಗೀರ್ ಕಟ್ಟಂಗಿಲ್ಲ ಇಲ್ಲ ಈಜಿ ಕೆಲ್ಸ ಇದು ಹಂಗೆ ಸುಮ್ನೆ ಮೋಟರ್ ಆನ್ ಮಾಡ್ಬಿಟ್ರೆ ಸಾಕು ಎಲ್ಲದಕ್ಕು ನೀರ್ ಹೋಗತ್ತೆ ಗಿಡಕ್ಕೆಲ್ಲ ಚೆನ್ನಾಗಿ ಬೆಳೆ ಬೆಳೀಬಹುದು ಮತ್ತೆ--

ಅವರು ಚೆನ್ನಾಗಿ ಹೇಳ್ಕೊಡ್ತಾರೆ ಕಂಪ್ಯೂಟರ್ ನ.--